ಇದು ಒಂದು ಮೂರ್ತಿ ಕಾಣುತ್ತಿದೆ ಆ ಮೂರ್ತಿಗೆ ಸರವನ್ನು ಹಾಕಿದ್ದಾರೆ ಮತ್ತು ಅದರ ಮುಂದೆ ಒಂದು ಹೂವನ್ನು ಇಕ್ಕಿದ್ದಾರೆ.

ಮತ್ತು ಒಂದು ಹಿಂದುಗಡೆ ಕೊಟ್ಟಿಗೆ ಕಾಣಿಸಿದೆ ಕೊಟ್ಟಿಗೆ ಒಳಗೆ--

ಇದು ಒಂದು ಕಿರಣಿ ಶಾಪನ್ನು ಕಾಣುತ್ತಿದೆ ಈ ಶಾಪಿನ ಒಳಗಡೆ ಕಾಜು ಕಿಶ್ಮಿಶಿ ಬಾದಾಮ್--

ಡೆಬ್ಬಿಗಳನ್ನು ಇಕ್ಕಿದ್ದಾರೆ ಮತ್ತು ಹಿಂದುಗಡೆ ಬಿಕ್ ಬಿಸ್ಕಟ್ಸ್ ಗಳನ್ನು ಕಾಣುತ್ತಿದೆ ಮತ್ತು--

ಮನುಷ್ಯನ ಹಿಂಡ್ಗದೆ ಎಲ್ಲ ವಿವಿಧ ರೀತಿಯ ಕಬ್ಬಿಣದ ಸಮಾನ್ಸ್ ಗಳುನ್ನು ಇಕ್ಕಿದ್ದಾರೆ.

ವಿವಿಧ ರೀತಿಯ ಪೆನ್ಸ್ ಬುಕ್ಸ್ ಗಳನ್ನು ಎಲ್ಲಾ ರೀತಿಯ ಬುಕ್ಸ್ ಗಳನ್ನು ಇಕ್ಕಿದ್ದಾರೆ.

ಹೊಂಡಗಳನ್ನು ಮರ ಗಿಡಗಳನ್ನೂ ಕಾಣಿಸುತ್ತಿದ್ದೇ ಕಾಣಿಸುತ್ತಿದೆ ಮತ್ತು ಇಲ್ಲಿ ತೆಳಗಡೆ ಬಂದು ಒಂದು ರೂಮ್ ಅನ್ನು ಕಾಣಿಸುತ್ತಿದೆ.

ವಿವಿಧ ರೀತಿಯ ಲ್ಯಾಪ್ಟಾಪ್ ಗಳನ್ನು ಮತ್ತು ವಸ್ತುಗಳನ್ನು ಕಾಣಿಸುತ್ತಿದ್ದೇವೆ.

ಲ್ಯಾಬ್ರರಿ ಯ ಮೇಲ್ಗಡೆ ಒಂದು ಲೈಟ ನ್ನು ಹಾಕಿದ್ದಾರೆ.

ಇಲ್ಲಿ ಇದು ಒಂದು ಜನರಲ್ ಸ್ಟೋರ್ ಅಂತ ಕಾಣಿಸುತ್ತಿದೆ ಈ ಜನರಲ್ ಸ್ಟೋರ್ ನ ಒಳಗಡೆ ವಿವಿಧ ರೀತಿಯ --

ಈಯರಿಂಗ್ಸ್ಗ ಳನ್ನು ಸರಗಳನ್ನು ವಿವಿಧ ರೀತಿಯ ವಸ್ತುಗಳನ್ನು ಇಕ್ಕಿದ್ದಾರೆ ಮತ್ತು ಸ್ವಲ್ಪ ಮನೆಯ ವಸ್ತುಗಳನ್ನು ಇಕ್ಕಿದ್ದಾರೆ.

ಈ ಭಾವಚಿತ್ರದಲ್ಲಿ ಇಲ್ಲಿ ಮೂರು ಮನುಷ್ಯರ--

ನೋಡುತಿದ್ದಾರೆ ಸುಂದರವಾಗಿ ಮತ್ತು ಒಳಗಡೆ ಲೈಟ್ಸ್ ಗಳನ್ನು ಹಾಕಿದ್ದಾರೆ ಮೇಲ್ಗಡೆ ಲೈಟ್ಸ್ ಗಳನ್ನು ಹಾಕಿದ್ದಾರೆ.

ಈ ಭಾವಚಿತ್ರದಲ್ಲಿ ಇಲ್ಲಿ ಒಂದು ಬ್ಲಾಕ್ ಕಲರ್ರಿನ ಗೇಟನ್ನು ಕಾಣಿಸುತ್ತಿದೆ.

ಎಂಡಾ ಒಂದನ ಮಾಡುತ್ತಿದ್ದಾರೆ ಇಬ್ಬರು ಸರ್ಸ್ ಗಳನ್ನು ನಿಂತಿದ್ದಾರೆ ಮತ್ತು ಮುಂದು ವಿದ್ಯಾರ್ಥಿಗಳನ್ನು ನಿಂತಿದ್ದಾರೆ.

ಅದರ ಹಿಂದುಗಡೆ ಒಂದು ಸೋಫಾ ಸೇಟ್ ಅನ್ನು ಕಾಣಿಸುತ್ತದೆ ಒಂದು ಟೇಬಲ್ ಕಾಣಿಸುತ್ತಿದೆ ಮತ್ತೆ ಅದರ ಮುಂದೆ--

ಮನೆಯ ಸುತ್ತ ಮುತ್ತಲೂ ಬಹಳಷ್ಟು ಮರ ಗಿಡಗಳನ್ನು ಕಾಣಿಸುತ್ತಿದೆ ಮತ್ತು ಸ್ವಲ್ಪ ಕಂಬಗಳನ್ನು ಕಾಣಿಸುತ್ತಿದೆ.

ರೆಸ್ಟೊರೆಂಟ್ ನ ತೆಳಗಡೆ ವಿವಿಧ ರೀತಿಯ ಬೈಕ್ಸ್ ಗಳನ್ನು ಕಾಣಿಸುತ್ತಿದೆ ಮತ್ತು ಒಬ್ಬ ಮನುಷ ಸ್ಕೂಟಿ ತುಗೊಂಡು ನಿಂತಿದ್ದಾನೆ ಮತ್ತು ನಾಲ್ಕು ಚೇರ್ ಗಳನ್ನು ಕಾಣಿಸುತ್ತಿದೆ ಮತ್ತು ಒಂದು --

ಇಲ್ಲಿ ಒಂದು ಗೋಲ್ಡ್ ಪ್ಲಸ್ ಅಂತ ಒಂದು ವಸ್ತುವನ್ನು ಇಕ್ಕಿದ್ದಾರೆ ಮತ್ತು ಅದರ ಭಾಜುದಲ್ಲಿ --

ವೈಯಾರ್ ಗಳನ್ನು ಕಾಣಿಸುತ್ತಿವೆ ಮತ್ತು ಇಲ್ಲಿ ಬಾಜುದಲ್ಲಿ ಒಂದು ಮರಗಳನ್ನು ತಪ್ಪುಲುಗಳನ್ನು ಕಾಣಿಸುತ್ತಿದ್ದೇವೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಬೇಕ್ರಿ ಇದೆ.

ಮತ್ತು ಮೇಲ್ಗಡೆ ಒಂದು ಫ್ಯಾನ್ ಅನ್ನು ಕಾಣುತ್ತಿದೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಭಾರತ್ ಚಪ್ಪಲ ದುಖಾನ--

ತಿದೆ ಮಂದಿರ ಹೊರಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಮತ್ತು ಒಳಗಡೆ ಇಬ್ಬರು ಮನುಷ್ಯರನ್ನು ನಿಂತಿದ್ದಾರೆ.